ಸೆಮಿಗೆಯಾ ಹ ಹಾ .

ನಮಿಗೆ ದೋಸೆ ಇವತ್ತು . ಹೋ ಮತ್ತೆ ಹೇಗಾಗ್ತದೆ food ಯೆಲ್ಲ. ಹಾ food ತೊಂದ್ರೆ ಇಲ್ಲ ನೀವ್ ಈಗ ಎಲ್ಲಿ ಇರುದು.

ಮನೆಯಲ್ಲಿ ಇದ್ದೀರಾ ಹ ಹಾ ಹೇಗೆ ಆಹಾರಯೆಲ್ಲ ಮನೆಯದ್ದ ಇಲ್ಲ ನೀವ್ ಮೊದ್ಲಿದ್ದ hostel ಅಲ್ಲಿ ಇರುದ ಆಹಾರ ಅದೆಲ್ಲ. ಆ ಮನೆದ್ದು ಒಳ್ಳೇದು.

ಇಲ್ಲಿ ಒಳ್ಳೆದಿರುದಿಲ್ಲ ಅಷ್ಟು food ಆ ಅಂದ್ರೆ ಮೊನ್ನೆಯೆಲ್ಲ food poison ಅಂತ ಹೇಳಿ ತುಂಬಾ ಜನ admit ಎಲ್ಲ ಆಗಿದ್ರಲ್ಲ್ ಆಯ್ತು. ಹೋ ಹೋ ಹೇಗೆ ನಾವು food ನ್ನು ತೆಕೊಳ್ತೀವಿ ಅದ್ರ depend ಆಗಿರುತ್ತೆ ನಮ್ಮ health . ಅಂದ್ರೆ ಎಲ್ಲಾ ಎ~ ಎಲ್ಲಿ ನೋಡಿದ್ರು ಕೂಡ ಅಷ್ಟೇ ಅದ್ರದೊಂದೇ problem ಇರ್ತದೆ main ಆಗಿ but ನಾವ್ adjust ಆಗ್ಬೇಕಾಗ್ತದೆ ಕೆಲವೊಂದ್ ಸರಿ. But ಎಂತ ಮಾಡುದು ತುಂಬ ಸಲ complaint ಎಲ್ಲ ಕೊಟ್ಟೆವು still ಅದು ಯಾರಿಗೂ ಸರಿ ಆಗ್ತಿಲ್ಲ food ಇಂದು. ಹ ಹ ಒಬ್ಬೊಬ್ರಿಗೆ ಒಂದೊಂದು ಒಬ್ಬೊಬ್ರಿಗೆ ಒಂದೊಂದು ತರದ food ಇಷ್ಟ ಆಗಿ ಒಬ್ಬೊಬ್ರಿಗೆ ಇನ್ನೊಂದು ತರ. ಬೇಕಂದ್ರೆ ನೀವೇ ನೋಡಿ ನಮ್ಮೂರೆಲ್ಲ Kasaragod ಹಾಗೆ ಆಚೆಲ್ಲ ಬೇರೆ ಕಡೆಯಿಂದ ಬಂದವ್ರಿಗೆ ಬೇರೆ ಆಹಾರನೇ ಅಲ್ವ. ಹೌದು ಅಂದ್ರೆ ಇಲ್ಲಿಂದ Kasaragod ಇಂದ ತುಂಬಾ ಜನ ಇದ್ದಾರೆ ನನ್ನ class ಲ್ಲಿ ಇದ್ದಾರೆ ಅವ್ರು but ಅವ್ರು ಆಚೆಗೆ ಬರ್ಲಿಲ್ಲ ಆದ ಕಾರಣ ಹಾ so ಅವ್ರಿಗೆ ಅದ್ರದ್ದು adjust ಆಗ್ಲಿಕ್ಕೆ ತುಂಬ ಕಷ್ಟ ಆಗ್ತ ಉಂಟು. ಅವ್ರು ಹೇಳ್ತಾ ಇರ್ತಾರೆ ನಂಗೆ food ಆಗುದಿಲ್ಲ control ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಹೌದು ಅಂದ್ರೆ ನಾವೇ ನಾವ್ Kasaragod ನವರೆಲ್ಲ boiled rice ಅನ್ನೇ ಊಟ ಮಾಡ್ತಾ ಇರ್ತೇವೆ ಯಾವಾಗ್ಲೂ ನಮ್ಗೆ boiled rice ಅಂದ್ರೆ ಇಷ್ಟ ಆದ್ರೆ ಈ ಕಡೆ ಎಲ್ಲ ಬರುವಾಗ Man~ Mangalore ಅಂದ್ರೆ ತೊಂದ್ರೆ ಇಲ್ಲಪ್ಪ Mangalore ಅಲ್ಲಿ ಇದ್ದಾರೆ ಅಲ್ವ . ಇರ್ತಾರೆ but Mangalore ಅಲ್ಲಿ ತುಂಬ ಜಾಸ್ತಿ ಖಾರದ ತಿಂಡಿಗಳು ಅಂದ್ರೆ ಅಲ್ಲಿಯವರು ನನ್ನೊರ್ ತಿನ್ನುದೇ ಅಂತದಲ್ವ ಖಾರ ಖಾರದಲ್ವಾ so ಅವ್ರು ಖಾರದ್ದೇ ಮಾಡ್ತಾ ಇರ್ತಾರೆ ಅಲ್ಲಿ Mangalore ಅಲ್ಲಿ .

ಹ ಹ ಹಾ Uttara Karnataka ದವ~ ಅವರೆಲ್ಲಾ ಬೇರೆಯೇ food ಅವರದ್ದು ಬೇರೆಯೇ ಅಲ್ವ ನಮಿಗೆ ಹಿಡಿಸುದಿಲ್ಲ. ಹ ಅವರದ್ದು ಏನೋ ಬೇರೆ ಬೇರೆ ಹೆಸ್ರೆಲ್ಲ ಉಂಟು ಒಂದೊಂದು ತಿಂಡಿಗೆ.

Kerala ದಲ್ಲಿ ಪುಟ್ಟು ಅಂತ ಮಾಡ್ತಾರೆ ಅವರಿಗೆ ಅದಂದ್ರೆ ಏನುಂತ್ಲೆ ಗೊತ್ತಿಲ್ಲ. ನಿಜ ನಿಜ ಅದೇ. ಈಗ ನಿಮಿಗೆ white rice ಎಲ್ಲ ಆಗ್ತದ. ನನಿಗೆ ಯಾವ್ದು ಆಗ್ತದೆ ನಂಗೆ ಅಂದ್ರೆ ನಾನು ಮೊದ್ಲು ಕಲ್ತದ್ದು Puttur ಅಲ್ಲಿ ಆಗ ಅಲ್ಲಿ ಅಂತೂ ಹೇಳುದೇ ಬೇಡ ಅಲ್ಲಿ ಇದ್ರೆ ಕಷ್ಟ ಆಗ್ತಿತ್ತು ಅಂದ್ರೆ ಏನು ಯಾವಾಗ ನೋಡಿದ್ರು ಕೂಡ ಆಹಾರದ ತೊಂದ್ರೆ ತಿಂಡಿ ಬೆಳ್ಳಿಗ್ಗೆ ಈದ್ ಆಗುದಿಲ್ಲ ಎಲ್ರು ತಿನ್ನದೇ ಹೋಗ್ತಿದ್ದದ್ದು college ಗೆ ಇಡೀ ದಿನ ಕೂತ್ಕೊಳ್ಬೇಕಲ್ಲ class ನಲ್ಲಿ. ಹೌದು ಅದು ತುಂಬಾ ಆಹಾರ ಸರಿಯಾಗಿ ಇಲ್ಲದಿದ್ರೆ ನಮ್ಮ ದಿನನಿತ್ಯ ಒಂದ್ ಅದೇ ಕಷ್ಟ ನಮಿಗೆ.